ಸುತ್ತಲು ಹಳವಾರು ಜನರು ನಿಂತುಕೊಂಡು ನೋಡುತ್ತಿದ್ದಾರೆ.

ಹಾಗು ಕಾರಿ ನ ಪಕ್ಕದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ನಡೆದುಕೊಂಡು ಹೋಗುತ್ತಿದ್ದಾರೆ.

ಹಾಗು ನೀಲ್ಲಿ ನಾಲ್ಕು ಟಯರ್ ಗಳಿಗೆ ಒಂದ್ ಮಷೀನ್ ಅನ್ನು ಅಳವಡಿಸಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತೆ ಇನ್ನಿತರ ಬೇರೆ ಬೇರೆ ತರಕಾರಿಗಳನ್ನು ನಾವಿಲ್ಲಿ ಕಾಣಬಹುದು.

ಹಾಗೂ ಇವುಗಳ ಬಣ್ಣ ಹಳದಿ ಹಾಗೂ ನೀಲಿ ಮತ್ತು ಇಲ್ಲಿ ಕೇಸರಿ ಮತ್ತು ಪಿಂಕ್ ಬಣ್ಣದ ಮೊತ್ತದಲ್ಲಿದೆ.

ಮತ್ತು ಇಲ್ಲಿ ಕುಳಿತುಕೊಳ್ಳಲು ಒಂದು ಚೇರ್ ಸಹ--

ಕೆಲವರು ಪ್ರಾಜೆಕ್ಟ್ ವರ್ಕ್ ಮಾಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಎಲೆಕ್ರಾನ್ಸ ಅಂಗಡಿಯನ್ನು ಕಾಣಬಹು--

ಹಾಗೆ ಇದು ಒಂದು ಚಿಕ್ಕದದಂತ ಕ್ರೇನ್ ಆಗಿದೆ.

ಈ ದೃಶ್ಯದಲ್ಲಿ ನಾವು ಕಲ್ಲಿನ ಲಿ ಕಟ್ಟಿರ್ತಕ್ಕಂತಹ ಒಂದು ಗೋಪುರವನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಪೆಟ್ರೋಲ್ ಬಂಕ್ ಅನ್ನು ಕಾಣಬಹುದು.

ಮತ್ತು ಇಲ್ಲಿ ಗೆಟಿ ನ ಒಳಗಡೆ ಒಬ್ಬ ವ್ಯಕ್ತಿಯು ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ನೋಡಬಹುದು.

ಹಾಗು ಹೊರಗಡೆ ಹಲವಾರು ಜನರು ಓಡಾಡುತ್ತೀರಾ ದೃಶ್ಯ ನೋಡಬಹುದು.

ಹಾಗು ಪಕ್ಕದಲ್ಲಿ ಒಂದು ರೂಮ್ ಅನ್ನು ನೋಡಬಹುದು.